ಅವು ಒಂದು ಗ್ರೌಂಡ್ ಐತಿ. ಗ್ರೌಂಡ್ ಐತಿ. ಅಲ್ಲಿ ಒಂದ್ ಬಿಲ್ಡಿಂಗ್ ಅದ ಇಲ್ಲಿ ಒಂದು ಬಿಲ್ಡಿಂಗ್ ಅದ .

ಇಲ್ಲಿ ಒಂದು ಗಿಡ ಅದ ಆಹ್ಹ್ ಗಿಡ ಅದ ನೀರ್ ಅದಾವ ಒಂದು ಬ್ರಿಡ್ಜ್ ಅದ .

ಮತ್ತೆ ಬಿಲ್ಡಿಂಗ್ ಗೆ ಒಂದು ಗ್ರೌಂಡ್ ಅದ ಇಲ್ಲಿ ನಾನಾ ತರಹದ ಬೈಕ್ ನಿಂತವ --

ಒಂದ್ ಫೋಟೋ ಹಂಚ್ಯಾರ ಮ್ಯಾಗೆ ಒಂದ್ ಏನೋ ಒಂದ್ ಬತ್ತದ ಈಚೆಕಡೆಗೊಂದ್ ಫೋಟೋ ಈಚೆಕಡೆಗೊಂದ್ ಫೋಟೋ ಅದ .

ಆಹ್ಹ್ ಅಲ್ಲಿ ಸುತ್ತ ಮುತ್ತ ಗಿಡ ಅದಾವ.

ನಾನು ನೋಡಿದ ಫೋಟೋ ಪ್ರಕಾರ ನೀವು ಕೋಟಕ್ ಮಹಿಂದ್ರಾ ಬ್ಯಾಂಕ್ ನೋಡಬಹುದು.

ಆಕಾಶ ಕಾಣಿಸುತ್ತಿದೆ. ಆ ಬಿಲ್ಡಿಂಗ್ ಗೆ ಕೇಸರಿ ಮತ್ತು ಹಸಿರು ಬಣ್ಣಾ .

ಆಕಾಶ ಕಾಣಿಸುತ್ತಿದೆ. ಆ ಬಿಲ್ಡಿಂಗ್ ಗೆ ಕೇಸರಿ ಮತ್ತು ಹಸಿರು ಬಣ್ಣಾ .